ಮಂಗಳೂರ್ ನಲ್ಲಿ ಬಾರಿ ಮಳೆ ಆಗುವುದರಿಂದ ಒಂದು ದೋಣಿಯು ನೀರಿನಲ್ಲಿ ಇರುವ ಜನಗಳನ್ನು ಹೊತ್ತು ಸಾಗಿತ್ತು --

ಈ ಸ್ಥಳದಲ್ಲಿ ನನಗೆ ಕಾಣುವಂತೆ ಎರಡು ರಿಕ್ಷಾಗಳು ಒಂದು ಅಂಬಾಸಿಟ್ರ್ ಕಾರ್ ಕಾಣ್ತಾ ಇದೆ.